ಇದನ್ನ ನೋಡಿದ್ರೆ ನಮ್ ಡ್ಯಾಮ್ ಬ್ಯಾಕ್ವಾಟರ್ ಐತಲ್ಲಾ ಬ್ಯಾಕ್ ಸೈಡ್ ಇದ್ದಿದ್ದು ಆತರ ಲೊಕೇಶನ್ ಇದಂಗೆ ಐತಿದು ಬ್ಯಾಕ್ --

ಈಗ ಫುಲ್ ಚೇಂಜ್ ಆಗೈತಿ.

ತಿನ್ಲಿಕೆ ಬಾರಿ ಭೆಸ್ಟ್ ಆಗಿದೆ ಮಸ್ತ್ ಇದೆ ಚೆನ್ನಾಗಿ ಇದೆ.

ಮತ್ತು ತರಕಾರಿಗಳು ಏನೇನೊ ಇದಾವೆ ಐಟೆಮ್ಸ ಆದ್ರೆ --

ಎನ್ ಪಾ ಇದು ಏನ್ ಸೂಪರ್ ಆಗಿ ಐತಪ್ಪ ಇಂತ ಹಾಸ್ಪಿಟಲ್ ನೋಡಿದ್ರೆ ಏನೋ ಒಂತರ ಮುಜುಗರ ಅನಿಸುತ್ತಪ್ಪಾ ಇದು ಎಂತ ಹೋಸ್ಪಿಟಲಪ್ಪ ಇದು.

ಅಬಬಬಬಬಾ ಎಂತ ಗುಡಿ ರಿಪ್ಪ ಇದು ನಮ್ಗೆ ಇಲ್ ಬನಶಂಕರಿ ಗುಡಿ ನೋಡಿದಂಗ ಆಗ್ತಾತ ರೀ ಪ್ಪಾ ಇದು ನಮ್ಗ ಎಂತ ಜಾತ್ರಿ ದೊಡ್ಡ್ ಜಾತ್ರಿ ಇಂತ ಜಾತ್ರಿಗೆ ನಮಗೂ ಹೋಗಕ್ಕ ಆಸೆ.

ಆದ್ರೆ ದುಡ್ಡ್ ಪ್ರಾಬ್ಲೆಮಿಂದ ನಾವು ಹೋಗಕ್ಕೆ ಆಗಲ್ಲ ಆದ್ರೆ ಹೋಗ್ಬರಬೇಕಂತ ಅನ್ಸುತ್ತೆ. ಜನ್ರು ನೋಡಿದ್ರೆ ತುಂಬ ಜನ ಚೆನಾಗ್ ಇದ್ದಾರೆ.

ನಮ್ದು ಇಂಗೆ ಇತ್ತು ನೋಡು ಹೊಲ ನಾವು ಇಂಗೆ ಆಟ ಆಡ್ತಿದ್ವು.

ಆಟ ಆಡೋದು ಹೊಲದಲ್ಲಿ ಅದು ಒಂದ್ತಾರ ಫಿಲ ಬೇರೆ.

ಹಾವು ಬುತ್ತಿ ಅದು ಈ ಬುತ್ತಿ ಒಳಗೆ ನಾನು ಹೋಗಿನಿ ಎಸ್ಟೋಸರ.

ನಮ್ ಅಜ್ಜವ್ರು ಬಾರಿಸ್ತಿದ್ರು ಅವಾಗ ನಾವು ಬಾರಿಸಿದ್ವು ನುಡಿಸಿದ್ವು ನಾವು ಸ್ಟಾರ್ಟಿಂಗ್ ಸ್ವಲ್ಪ ಸಣ್ಣ್ ಹುಡುಗೂರು ಇದ್ದಾಗ ನಾವು ಬಾರಿಸಿದ್ವು. ನಮ ಅಜ್ಜರ್ ಕಾಲದಲ್ಲಿ ಇತ್ತ ಅವಾಗ.